ಮತ್ತು ಇದು ಮೂರು ಅಂತಸ್ತಿನ ಬಿಲ್ಡಿಂಗ್ ಇದರ ಕೆಳಗೆ ಹಲವಾರು ಬೈಕುಗಳು ನಿಂತಿದ್ದಾವೆ.

ಈ ಭಾವಚಿತ್ರದಲ್ಲಿರುವುದು ಬಳ್ಳಾರಿ ಅಂಕೊ ಕೇರ್ ಸೆಂಟರ್ ಎಂಬ ಆಸ್ಪತ್ರೆ ಇಲ್ಲಿ ಡಾಕ್ಟರ್ ಈ ಗೋವಿಂದರಾಜ್ ಅವರು ಕ್ಯಾನ್ಸರ್ ತಜ್ಞರು.

ದೂರದಲ್ಲಿ ಒಂದು ಕೆಂಪು ಬಸ್ ನಿಂತಿದೆ ಮತ್ತೆ ಅಕ್ಕಪಕ್ಕ ಮನುಷ್ಯರು ಓಡಾಡುತ್ತಿದ್ದಾರೆ ಬಸ್ ಅಕ್ಕಪಕ್ಕ ಮತ್ತು ಕಾರ್ ಗಳು ಇವೆ ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇವೆ.

ಇದರಿಂದ ರಟ್ಟಿನ ಬಾಕ್ಸುಗಳೇವೆ ಇಲ್ಲಿ ಸುಮಾರಷ್ಟು ವಸ್ತುಗಳಿವೆ.

ಮತ್ತು ಇಲ್ಲಿ ಟೇಬಲ್ ಮೇಲೆ ಒಂದು ಚಾದರ ಆಸಿ ಅದರ ಮೇಲೆ ಪುಸ್ತಕಗಳು ಇಟ್ಟಿದ್ದಾರೆ.

ಒಂದೊಂದ್ ಬ್ರಾಂಡ್ ಒಂದೊಂದು ಕಟ್ಟಡದಲ್ಲಿ ಅಂದ್ರೆ ಶೆಲ್ಫ್ ಅಲ್ಲಿ ಇಟ್ಟಿದ್ದಾರೆ ಮೇಲೆ ಒಂದ್ ಬ್ರಾಂಡ್ ಕೆಳಗೆ ಒಂದ್ ಬ್ರಾಂಡ್ ಸಾಕಷ್ಟು ಬ್ರಾಂಡ್ ಗಳ ಎಣ್ಣೆಗಳಿವೆ.

ಇದು ಬಂದ್ಬಿಟ್ಟು ಒಂದು ದೊಡ್ಡ ಕಟ್ಟಡಗಳಿವೆ ಕಟ್ಟದ ಕಟ್ಟಡದಲ್ಲಿ ಲೈಟ್ಸ್ ಸುಮಾರಷ್ಟು ಲೈಟುಗಳು ಹಾಕಿದ್ದಾರೆ.

ಮೇ ಬಿ ಪ್ರಯಾಣ ಮಾಡುತ್ತಿರಬಹುದು ಅಂತ ಅನ್ಸುತ್ತೆ ಮ್ಮ್ - ಸುಮಾರಷ್ಟು ಜನಗಳು ಇವೆ ಇದಾರೆ.

ಮತ್ತೆ ಸಾಕಷ್ಟು ಕುರ್ಚಿಗಳಿವೆ ಕೆಂಪು ಕುರ್ಚಿಗಳಿವೆ ಮತ್ತು ಬಿಳಿಯ ಕುರ್ಚಿಗಳಿವೆ.

ಈ ಚಿತ್ರದಲ್ಲಿ ಕಂಡುಬರುವುದು ಎ_ಆರ್ ಕಾರ್ ವಾಶ್ ಅಂತ ಈ ಚಿತ್ರದಲ್ಲಿ ಎರಡು ಕಾರ್ ಗಳು ನಿಂತಿವೆ.

ಅದರ ಪಕ್ಕದಲ್ಲಿ ಒಂದು ಕಟ್ಟಡ ಇದೆ ಹಳದಿ ಬಣ್ಣ ಮತ್ತು ಕಪ್ಪುಅ -ಅ ಕಪ್ಪ್ ಚಾಕಲೇಟ್ ಇರೋ ಬಣ್ಣ ಒಂದು ಬಿಲ್ಡಿಂಗ್ ಅದರ ಮುಂದೆ ಒಂದು ಕಟ್ಟಡ ಇದೆ.

ಇದು ಒಂದು ದೇವಸ್ಥಾನ. ಹೂ ನಡೆದಾಡಲು ಜಾಗ ಬಿಟ್ಟಿದ್ದರೆ ಆಜು ಬಾಜು ಹೂ ಗಿಡಗಳನ್ನು ಶೋಕಿ ಗಿಡ ಅಂತಾರಲ್ಲ ಆ ಟೈಪ್ ಗಿಡಗಳು ಇವೆ --

ಶ್ರೀ ಶ್ರೀ ಕುಂತಲಾದೇವಿ ಕೃಪಾ ಅಂತ್ ಬರ್ದಿದೆ ಒಂದು ಕಡೆ ಶುಭ ಒಂದು ಕಡೆ ಲಾಭ ಅದ--

ಇದು ಒಂದು ಫಂಕ್ಷನ್ ನಡಿತಾ ಇದೆ ಅನ್ಸುತ್ತದೆ ಮೇಲ್ಗಡೆ ಕೇಸರಿ ಬಣ್ಣ ಮತ್ತು ಬಿಳಿ ಬಣ್ಣ ಒಳಗೊಂಡಿರುವಂತಹ ಪೆಂಡಾಲಾ ಕಿದ್ದಾರೆ ಮನೆಯ ಮುಂದೆ ತೋರಣವನ್ನು ಇಳೆ ಬಿಟ್ಟಿದ್ದಾರೆ.

ಈ ವ್ಯಕ್ತಿ ಕಪ್ಪು ಬಣ್ಣದ ಟೀ ಶರ್ಟ್ ನ ಧರಿಸಿದ್ದಾನೆ ಹಾಗೂ ಮಾಸ್ಕ ನ್ನು ಹಾಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ಕಂಡು ಬರುವುದು ರೂಮಿ ಗೆ ಬಾಗಿಲುಗಳು ರೆಡಿಮೇಡ್ ಇರುತ್ತವೆ ಆ ಟೈಪ್ ಗಳಿವೆ.

ಆ ಬಸ್ನ ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಮ್ಮ್ - ಮತ್ತು ಆ ಬಸ್ ಗ್ರೇ ಕಲರ್ ಮತ್ತು ನೀಲಿ ಕಲರ್ ಮತ್ತು ಲೈಟ್ ನೀಲಿ ಕಲರನ್ನು ಒಳಗೊಂಡಿದೆ.

ಮತ್ತು ಇಲ್ಲೊಂದು ಕಂಬ ಇದೆ ಮತ್ತೆ ನಡೆಕೊಂಡ ನಡೆಕೊಂಡು ಹೋಗಲು ಮೆಟ್ಟಿಲುಗಳಿವೆ.

ಇದು ರೂಮ್ ಈ ರೂಮು ಡ್ಯಾನ್ಸಿಂಗ್ ರೂಮ್ ಅಂತಾನೂ ಅನ್ನಬಹುದು ಮತ್ತ ಬಾಕ್ಸಿಂಗ್ ಆಡ್ತಿರ್ತಾರಲ್ಲ ಆ ರೂಮ್ ಸಹ ಅನ್ಬೋದು.

ಇದೇನಪ್ಪ ಅಂದ್ರೆ ಪ್ಲೇ ಗ್ರೌಂಡ್ ಇದರ ಸುತ್ತ ಹಸಿರು ಬಣ್ಣದಿಂದ ಚೌಕಟ್ಟು ಆವರಿಸಿಕೊಂಡಿದೆ.

ಇದು ಎರಡು ಅಂತಸ್ತಿನ ಬಿಲ್ಡಿಂಗ್ ಮನೆಯ ಮುಂದೆ ಒಂದು ಹಸಿರು ಬಣ್ಣದ ದೊಡ್ಡ ಮರವಿದೆ.

ಮ್ಮ್- ಮನೆಯ ಮೇಲೆ ಹೋಗುದಕ್ಕೆ ಮೆಟ್ಟಿಲುಗಳಿವೆ ದೊಡ್ಡವಾದ ಇದು ಮನೆ.